ಇಲ್ಲಿ ಮೂರ್ ಜನ ನಿಂತರ್ ಇಲ್ಲಿ ಕಂಕರ್ ಅವ್ ಇಲ್ಲೊಂದ್ ಚೀಲ ಅವ್ ಎರಡು ಒಂದ್ ಬಕೆಟ್ ಅದ್ ಒಂದ್ ಬುಟ್ಟಿ ಅದ್.

ಇಲ್ಲಿ ಉಸುಕ್ಕ ಸಿಮೆಂಟ್ ಮಿಕ್ಸ್ ಮಾಡೋತ್ತರ್ ಮನಿ ಕಟ್ಟುತರ್.

ಇಲ್ಲಿ ಯಾವುರ ಜಾತ್ರೆ ಇರಬಹುದು ಇಲ್ಲಾ ಏನಾರ ಫಂಕ್ಷನ ಅದ.

ಇಲ್ಲಿ ಜನಗೂಳ್ ನೋಡಕ್ ಬರುವಂತದು ಪ್ಲೇಸ್ ಅದ್ .

ಇಲ್ಲಿ ಜನಗುಳ್ ನಿಂತರ್ ಅಷ್ಟೆ ಕ್ಲೀನ್ ಆಗಿ ಕಾಣಕತ್ತದ್ ಈ ಜನಗುಳ್ ನೋಡುವಂತ ಪ್ಲೇಸ್ .

ಮೂರ್ ಜನ ಬಾಯ್ಸ್ ಒಬ್ರು ಲೇಡೀಸ್ ಕುತರ್ ಇಲ್ಲಿ ಎಲ್ಲಾ ತರಹವು ಕಟಿಂಗ್ ಮಾಡತ್ತರ್ ಇಲ್ಲಿ ಕೈಯಗ್ ಇದು ಅನ್ನು ಒಂದು --

ಇಲ್ಲಿ ನದಿ ಅದ್ ಇಲ್ಲಿ ಸುತ್ತ ಗುಡ್ಡ ಅದ್ ಮುಗಿಲ್ ಕಲರ್ ಕಲರ್ ಅದ್ .

ಇಲ್ಲಿ ಒಬ್ರು ಲೇಡಿ ಭರತನಾಟ್ಯ ಮಾಡುತ್ತಾರೆ ಇನ್ನೊಬ್ರು ಲೇಡೀಸ್ ಸೈಡಿಗರ್ ಇದು ಭರತನಾಟ್ಯ ಕ್ಲಾಸ್ ಇರುವ ಕ್ಲಾಸ್ ಅದ್.

ಇಲ್ಲಿ ಎಲ್ಲಾ ಲೇಡೀಸು ಬಾಯ್ಸ್ ಎಲ್ಲಾ ಲೆಕ್ಚರ್ ರರ್ಸು ಇಲ್ಲಿ ಸ್ಟೂಡೆಂಟ್ ಕ್ಲಾಸ್ ಇದು ಹೇಳತರ್.

ಇಲ್ಲಿ ಹಚ್ಚ ಹಸ್ರಾಗಿ ಹುಲ್ಲ್ ಅದ್.

ಇಲ್ಲಿ ಮನೆಗುಳು ಕಾಣಕತ್ತವ್ ಸುತ್ತ ಗಿಡಗುಳ್ ಅವ್ .

ಸುತ್ತ ಹಚ್ಚ ಹಸ್ರಾಗಿ ಹುಲ್ಲ್ ಅದ್ ಕಲ್ಲುಗಳ್ ಅವ್ ಅಲ್ಲೊಂದು ದೊಡ್ಡ ಟವರ್ ಅದ್ ಸೈಡಿಗೊಂದು .

ಟೀಚರ್ಸ್ ನಿಂತರ್ ಅಲ್ಲಿ ಮೂರ್ ಚೇರ್ ಕಾಣಕತ್ತವ್ ಇದು ಸ್ಕೂಲ್ ಅದ್ .

ಬಂಡೆಗಲ್ಲ ಅವ್ ಜೋಗಜಲಾಪಾತದ್ ನೀರ್ ಹರಲಿತವ್ ಕ್ಲೀನ್ ಆಗವ್ ಈ ನೀರ್ ಕುಡಿನುಬಹುದು .

ಫಾಲ್ಸ್ ಅದ್ ಇಲ್ಲಿ ಸುತ್ತ ಗಿಡಗುಳ್ ಅವ್ ಇಲ್ಲಿ ಬಂಡೆ ಕಲ್ಲ್ ಅವ್ ಬಂಡೆಗಳ್ ಮದ್ಯದಲ್ಲಿ ನೀರ್ ಹರ್ಲಿತವ್.

ಎಲ್ಲಾ ತರಹದ ಆಟಗಳ್ ಆಡಸ್ತರ್ ಇಲ್ಲಿ ಹುಡುಗ್ರು ಆಟ ಆಡೊಗತ್ತರ್ ಸುತ್ತ .